ಇದು ಒಂದು ಟೂರಿಸ್ಬ್ ಪ್ರವಾಸ ಸ್ಥಳ ಅಕ್ಕ ಪಕ್ಕದಲಿ ಮರ ಗಿಡಗಳು ಇವೆ ನದಿ ತುಂಬಾ ನೀರು ಇದೆ ನೋಡಲು ತುಂಬಾ ಸುಂದರವಾಗಿದೆ.

ಗಿಡಗಳು ಕೂಡ ಹಚ್ಚ ಹಸಿರಾಗಿದೆ ಮತ್ತು ಹೋಗುವಂತ ರಸ್ತೆ ಕೂಡ ಒಂದು ಹಸಿರಲ್ಲೇ ತುಂಬಿಕೊಂಡಿದೆ ಅಂತ ಬಾವಿಸ್ಬೋದು.